ಮೊದ್ಲೆಲ್ಲಾ ಅಂದ್ರೆ ಒಂದ್ ಲಕ್ಷ ಎರಡು ಲಕ್ಷ ಕ್ಕ ಮನೆ ಆಗಿ ಹೋಗ್ಬಿಡ್ತಾ ಇತ್ತು. ಇವಾಗೆಲ್ಲ ಒಂದ್ ಹತ್ತು ಲಕ್ಷ ಇಟ್ರು ಕೂಡ ಮನೆ ಆಗಂಗಿಲ್ಲ. ಈಗ ಸಿಮೆಂಟ್ ಜಾಸ್ತಿ ಆಗಿದೆ ನಮ್ಮಂತ ಬಡವರು ಮನೆ ಕಟ್ಟಬೇಕಂದ್ರೆ ಕಷ್ಟ ಆಗ್ತೈತೆ.

ಈಗ ಎಲ್ಲ ಫೋನ್ ಬಂದ್ ಬಿಟ್ಟೈತೆ ಎಲ್ಲ ಐದ್ ನಿಮಷಕ್ಕೆ ಗೊತ್ತಾಬಿಟ್ ತೈತೆ ಬಂದಿದ್ಯ ಇಲ್ಲ ಅನ್ನೋದು.